ಮತ್ತೆ ಎಷ್ಟೊಂದು ಕಂಬಗಳು ವಿಧವು ಚಾಕ್ಲೆಟ್ ಕಲರ್ ವೈಟ್ ಕಲರ್ ಗುಡಿ ದೊಡ್ಡದಾಗಿ ಮತ್ತಿ ಪರ್ಸಿ ಹಕಾರ ಗುಡಿ ದೊಡ್ಡ್ ದೊಡ್ಡದಾಗಿ ಈ ಕಡಿ ಗಿಡಗಳ್ ಅದಾವು ಹಸಿರ್ ಗಿಡಗಳಿದವು.

ಬೋರ್ಡ್ ಹಾಕಿದರೆ ಅಮಲೇ ಇಂಗ್ಲಿಷಲ್ಲು ಅದೇ ಬೋರ್ಡ್ ಹಾಕಿದ್ದಾರೆ ಹೆಸರು ಹಾಕಿದ್ದಾರೆ ಮತ್ತು ಕಾಂಪೌಂಡ್ ಐತೆ ತಂತಿಯತೆ ಅದರ ಮೇಲೆ ಐತೆ ಅದರ ಬೋರ್ಡ್ ಹಾಕಿದ್ದಾರೆ

ಅಹ್ ಮತ್ತೆ ದೊಡ್ಡ್ ದೊಡ್ಡದಾಗಿ ಗಿಡಗೋಳ್ ಅದಾವು ಸೈಡ್ಗೆ . ಇಲ್ಲ್ ಸಣ್ಣ್ ಸಣ್ಣ್ ಗಿಡಗೋಳ್ನ ನೆಟ್ಸಾಕುಂತಾರ.

ಒಂದು ಬೋಡೈತೆ ಹಾಕರ ಅಟ್ಲಾಸ್ ಆಕ್ಸಿ ಜಿಮ್ ಹಾಕೋರ ಈ ಕಡೆ ಒಬ್ಬ ನಿಂತವನ ಒಬ್ಬ ಬಾಡಿ ತೋರಿಸು ಕಥನ ಕೆಳಗಡೆ ಕರೆಂಟ್ ಬಿಲ್ ಕಟ್ಟದು ಬೋರ್ಡ್ ಐತೆ ತಂತಿಯತೆ ಮೇಲ್ಗಡೆ ಸಣ್ಣ ಸಣ್ಣ --